ಹೆಲ್ದಿ ಆಗಿರೋದಕ್ಕೂ ಕೂಡ ಕೆಲವೊಂದಿಷ್ಟು ಜನ ಜಿಮ್ ನ್ನ ಬಳಸ್ತಿರ್ತಾರೆ ಸೊ ಜಿಮ್ ಬಳಸಿ ಆರೋಗ್ಯವಾಗಿರ್ತಾರೆ ಇಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿರುವ ಜಿಮ್ ನಮಗೆ ಕಾಣಿಸ್ತಾ ಇದೆ.